ಇದೊಂದು ದೊಡ್ಡದಾದಂತಹ ಒಂದು ಆರ್ಚ್ ಆಗಿರುತ್ತದೆ ಇದು ಮೈಸೂರು ವಿಶ್ವವಿದ್ಯಾನಿಲಯವಾಗಿದ್ದುಅಹ್ ಒಂದು ಆರ್ಚ್ ಆಗಿರುತ್ತದೆ ಇಲ್ಲಿ ಕಟ್ಟಡಗಳು ಇರುತ್ತವೆ ಇಲ್ಲಿ ಕಟ್ಟಡದ ಕಬ್ಬಿಣದ ಒಂದು ಸರಪಣಿಯನ್ನು ನಾವು ನೋಡಬಹುದು.

ಒಂದು ರುಚಿಯಾದ ಅಂಗಡಿ ಆಗಿರುತ್ತದೆ ಸೋ ಇಲ್ಲಿ ಬೋರ್ಡ್ಗಳನ್ನು ಹಾಕಲಾಗಿದೆ ಗೋಡೆಗಳಿಗೆ ಹಾಗೆ ಚೇರ್ಗಳ ಹಾಕಲಾಗಿದೆ.

ಇದು ಒಂದು ಸಿಲ್ಕ್ ಫ್ಯಾಕ್ಟರಿ ಆಗಿರುತ್ತದೆ ಇದು ಒಂದು ಮೆನ್ಸ್ ಶೋರೂಮ್ ಆಗಿರುತ್ತದೆ ಇಲ್ಲಿ ದೊಡ್ಡವಾಗಿರುವಂತ ಬೋರ್ಡ್ಗಳನ್ನು ಹಾಕಲಾಗಿರುತ್ತದೆ ಸುತ್ತಮುತ್ತ ಬಿಲ್ಡಿಂಗಳನ್ನು ನೋಡಬಹುದು ಕಟ್ಟಡಗಳು --